ನೋಡಕೂ ಚೆನ್ನಾಗಿದೆ ಫಿಶ್ ಗಳು ಯಾರಾದ್ರೂ ತಗೋಬಂದಿರೋದು .

ಬೇರೆ ಕೆಲಸ ಮಾಡೋಕೆ ಎಲ್ಲ ಹೆಣ್ಣುಮಕ್ಕಳಿಗೆ ಎಲ್ಲ ಸಿಗುತ್ತದೆ ಎಲ್ಲ ಚೆನ್ನಾಗಿದೆ .

ಮತ್ತೆ ರೋಸ್ ಹೂವುಗಳು ಎಲ್ಲ ಕಲರ್ ಕಲರ್ ಹೂವುಗಳು ಎಲ್ಲ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ .

ರೆಡ್ ರೋಸ್ ಗಳು ಹಾಕಿದ್ದಾರೆ ಎಲ್ಲ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಸ್ಟೇಜ್ ಲಿ .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

ಲೈಟ್ಸ್ ಕಲರ್ಫುಲ್ ಆಗಿದಾವೆ ಮತ್ತೆ ಹೊರಗಡೆ ಚೈರ್ಸ್ ಇದಾವೆ ಮತ್ತೆ ಆ ಸ ರೂಮ್ ಲಿ ಹೊರಗೆಲ್ಲ .

ಹಲೋ ಹಾಯ್ ಎಲ್ಲರಿಗು ನಮಸ್ಕಾರಗಳು ಎಲ್ಲ ಜನರಿಗೆ ನಾಡಿನ ಜನರಿಗೆ ಎಲ್ಲರಿಗೆ ನಮಸ್ಕಾರ --

ಬಳ್ಳಿ ಇದು ಸ್ಪಂದಗಳು ಚೆನ್ನಾಗಿದ್ದಾವೆ ಹಿಂದೆನೂ ಮೂರ್ತಿಗಳು ಇದಾವೆ ಚೆನ್ನಾಗಿದಾವೆ ಎಲ್ಲ.

ಮತ್ತೆ ಅಲ್ಲಿ ಒಬ್ಬ ಹುಡುಗ ಆ ಅಣ್ಣ ನಿಂತಿದ್ದಾನೆ ಇಲ್ಲೆಲ್ಲ ಅಂಕಲ್ ಗಳು ನಿಂತಿದ್ದಾರೆ ತಾತ ಗಳು ತಾತನವರು ಇದ್ದಾರೆ.

ಅದು ಮಾಡ್ತೀವಿ ಅಂದ್ರೆ ಬಿಡಲ್ಲ ಮತ್ತೆ ಇಲ್ಲೆಲ್ಲ ಆಂಟಿ ಸಣ್ಣ ಹುಡುಗ ಹಿಂದುಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಸೂಪರ್ ಆಗಿ ಕಾಣ್ತಾ ಇದೆ.

ಕಾರ್ ರಿಪೇರಿ ಮಾಡಲು ಬಂದಿದಾನೆ ಅವನ್ನ ಮೆಕಾನಿಕ್ ಅಣ್ಣ ಬರ್ತಾ ಇದಾನೆ ಆ ಯನ್ನ ಎಲ್ಲ ತೋರಿಸ್ತ ಇದಾನೆ.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

ನಿಂತಿದ್ದಾರೆ ಒಬ್ಬರು ನೀಲಿ ಬಣ್ಣದ ಸೀರೆ ಹಾಕಿದ್ದಾರೆ ಇನ್ನೊಬ್ಬರು--

ಮಣ್ಣನ್ನು ತೊಡುತ್ತಾ ಇದ್ದಾನೆ ನಮ್ಮ ಮನೆ ಆರಾದ್ರು ಮನೆಯಲ್ಲಿ ಇಂತದೆ ಏನಾದ್ರು ಬಂಡೆ ಸ ಏನಾದ್ರು ತೆಗೆಯುವುದಾದರೆ ಇಂತಹ ನಿಂಜಾಲ್ ಲ್ಲಿ ತೆಗೆಯಬಹುದು.

ಇಲ್ಲೆಲ್ಲಾ ವಾಕ್ಯಗಳು ಇದಾವೆ ಮತ್ತೆ ಎಲ್ಲ ಸ್ಟೈಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ.

ನೀರೆಲ್ಲ ಚೆನ್ನಾಗಿದೆ ಮತ್ತೆ ಅಲ್ಲೆಲ್ಲ ನಿಂತಿದ್ದಾರೆ ಮತ್ತೆ ಇಲ್ಲಿನೂ ಎಲ್ಲ ಜನಗಳು ನಿಂತಿದ್ದಾರೆ ಇಲ್ಲಿ ಅಣ್ಣ ನಿಂತಿದ್ದಾನೆ ಒಂದು ಹುಡುಗ ನಿಂತಿದ್ದಾನೆ ಇಲ್ಲಿ ಎಲ್ಲ.

ಅವರೆಲ್ಲ ನೀರಲ್ಲಿ ಒಳಗಡೆ ಏನೋ ನೋಡುತ್ತ ಇದ್ದಾರೆ ಚೆನ್ನಾಗಿದೆ .

ಇಲ್ಲೆಲ್ಲ ಚೆನ್ನಾಗಿದೆ ಆ ಕಡೆ ಈ ಕಡೆ ಎಲ್ಲ ರೋಡ್ ಗಳೆಲ್ಲ ಡೆಕೋರೇಷನ್ ಮಾಡಿದಾರೆ ಕಲರ್ ಕಲರ್ ಲೈಟ್ ಗಳು ಹಾಕಿದ್ದಾರೆ ದೊಡ್ಡ ದೊಡ್ಡ ಲೈಟ್ ಹಾಕಿದ್ದಾರೆ ಮತ್ತೆ .

ಮತ್ತೆ ಎಲ್ಲರು ಸಹ ಪಾರ್ಕಿಂಗ್ ಬಂದ್ರೆ ತುಂಬಾನೇ ಖುಷಿ ಪಡ್ತಾರೆ.

ಸುಂದರವಾಗಿ ಕಾಣುತ್ತ ಇದೆ ಪರವರ್ ಪರಿಸರವನ್ನು ಎತ್ತಿ ತೋರಿಸುವುದು ಇಲ್ಲಿ ಇದೆ.

ಇಲ್ಲಿ ಒಂದು ಚರ್ಚ್ ಇದೆ ಈ ಚರ್ಚ್ ಅಲ್ಲಿ --

ಆ ಎಲ್ಲರಿಗು ನಮಸ್ತೆ ಇದು ಸಹಾಯಕ ಕಾರ್ಯ ನಿಲಯಕ ಇಂಜಿನಿಯರ್ .

ನಮಸ್ತೆ ಎಲ್ಲರಿಗು ಇದು ಜನಪದ ನೃತ್ಯವಾಗಿದೆ.

ನಮಸ್ತೆ ಎಲ್ಲರಿಗೂ ಇದು ಜನಪದ ನೃತ್ಯ ವಾಗಿದೆ .

ಆಟವನ್ನು ಅಡ್ತ ಇದಾರೆ ಹೂಂ ಮರಗಳು ಇದಾವೆ.

ಆಟವನ್ನು ಆಡುತ್ತ ಇದ್ದಾರೆ ಹಮ್ ಮರಗಳು ಇದಾವೆ.

ಆಟವನ್ನು ಅಡ್ತ ಇದ್ದಾರೆ ಮರ್ಗಳು ಇದ್ದಾವೆ.

ಹಾಯ್ ಎಲ್ಲರಿಗು ನಮಸ್ತೆ ಇಲ್ಲೆಲ್ಲಾ ನಮಗೆ ಬೇಕಾಗಿರುವ ವಸ್ತುಗಳೆಲ್ಲ ಸಿಗುತ್ತವೆ ಕಿರಾಣಿ ಅಂಗಡಿ ಇದು .